ಇಲ್ಲಿ ನಾನು ಹೈವೇ ದಾಗ ಒಂದು ಬೀಚ್ ಕಾಣ್ಕತೀನಿ.

ಆಮೇಲೆ ಅರ್ವತ್ತು ಟನ್ ದು ಬ್ರಿಡ್ಜ್ ಇದೆ.

ಇಲ್ಲ ಮುಂದ ಹಳೆ ಕಚೇರಿಗೆ ಹೋಗ್ಯಾನ್ರಿ ಈ ಕಚೇರಿ ನಾಗ.

ಮಶೀನ್ ಅದಾವ್ ಹಂಗೆ ಇಲ್ಲಿ ಓಡೋದ್ ಮಶೀನ್ ಐತಿ.

ಹಂಗ ಇಲ್ಲಿ ನಾನು ಜಿಮ್ಮ್ ಮಾಡಾತೀನಿ.

ನಮಗೆ ಇದನ್ನ ಓದೋಕೆ ಬಳ ಖುಷಿ ಆಗ್ತೈತೆ.

ಆಮೇಲೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತೈತೆ.

ಇಲ್ಲೊಂದು ಸುಂದರವಾದ ನದಿ ಐತಿ ನದಿ ಮ್ಯಾಕೆ ದಡದ್ ಮ್ಯಾಗ್ ಕುತ್ಕೊಂಡೆ ನಾನ ಆಮೇಲೆ ಇಲ್ಲಿ --

ಚರ್ಚ್ ಗೆ ಬಂದ್ಯಾನ ಈ ಚರ್ಚ್ ನ ಮುಂಭಾಗದಾಗ ಒಂದ್ ಮೂರ್ತಿ ಇತ್ತಿ ಆ ಮೂರ್ತಿನಿ ನೋಡಕತ್ತಾನ.

ಸೊ ಸುಂದರವಾಗಿ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ.